ಹಾಗೂ ಪಕ್ಕದಲ್ಲಿ ಹಳೇದಾದ ಮನೆ ರೀತಿ ಕಾಣಬಹುದಾಗಿದೆ.

ಹಾಗೂ ಇಲ್ಲಿ ಸಣ್ಣ ಸಣ್ಣ ಪೋಸ್ಟರ್ಗಳು ಅಂಟಿಸಿರೋದನ್ನು ಕಾಣಬಹುದಾಗಿದೆ.

ಹಾಗೂ ಈ ಚಿತ್ರದಲ್ಲಿ ಮುಂದೆಗಡೆ ಒಂದು ಬೋರ್ಡ್ ಅಂಟಿಸಿರುವುದನ್ನು ಕಾಣಬಹುದಾಗಿದೆ.

ಹಾಗು ಈ ಚಿತ್ರದಲ್ಲಿ ಹೊರಗಡೆ ದೊಡ್ಡವಾದ ಕಾಂಪೌಂಡ್ ಅನ್ನು ಕಾಣಬಹುದಾಗಿದೆ.

ಹಾಗು ಇಲ್ಲಿ ಒಂದು ಕ್ಯಾಮೆರ ರೀತಿ ಇಡಲಾಗಿದೆ.

ಈ ಚಿತ್ರದಲ್ಲಿ ಒಂದು ಕಾರ್ ನಿಂತಿರುದನ್ನು ಗಮನಿಸಬಹುದಾಗಿದೆ.

ಹಾಗು ಈ ಚಿತ್ರದಲ್ಲಿ ಹಚ್ಚ ಹಸಿರಾದ ಗಿಡಗಳನ್ನು ನಾವು ಕಾಣಬಹುದಾಗಿದೆ.

ಹಾಗೂ ಅದರ ಮೇಲೆ ಸೀಟು ಮತ್ತು ಗಾಲಿಯ ಚಿತ್ರಗಳನ್ನು ಕಾಣಬಹುದಾಗಿದೆ.

ಇಲ್ಲಿ ಒಂದು ಗ್ಯ ಕಾರ್ ನಿಂತಿರುವುದನ್ನು ಗಮನಿಸಬಹುದಾಗಿದೆ.